ಗ್ಲಾಸ್ ಇದಾವ ರೂಮ್ ಚೆನ್ನಾಗದೆ .

ನೋಡ್ರಿ ಫ್ರೆಂಡ್ಸ್ ಅಲ್ಲ್ ಮೂರ್ ಜನ ಇದಾವ ಅಲ್ಲಿ ಫ್ರೆಂಡ್ಸ್ ಚೆನ್ನಗದಾ ಅ ಫ್ರೆಂಡ್ಸ್ .

ಒಬ್ರು ಫೋನ್ ಮಾತಾಡ್ಯಕತ್ತಾರ ಫ್ರೆಂಡ್ಸ್ ಒಬ್ರು ವೀಡಿಯೋ ತೆಗಿಯಕತ್ತಾರ ಫ್ರೆಂಡ್ಸ್ .

ಇಲ್ಲಿ ಆಟೊ ಆದ ಕಾರ್ ಆದ ಫ್ರೆಂಡ್ಸ್ ಎಲ್ಲಾವು ಸೇರ್ಯಾವ್ ಫ್ರೆಂಡ್ಸ್ .

ನೋಡ್ ಫ್ರೆಂಡ್ಸ್ ಅಲ್ಲಿ ಕೆರೆ ಇದಾವ ಗಿಡ ಇದಾವ ಕಲ್ಲುಗಳಿದಾವ ಫ್ರೆಂಡ್ಸ್ .

ಇಲ್ಲಿ ಲೈಟ್ ಇದಾವ ಫ್ರೆಂಡ್ಸ್ ಅಲ್ಲಿ ಗಿಡ ಗಾರ್ಡನ್ ಅದಾವ ಫ್ರೆಂಡ್ಸ್ ಅಲ್ಲಿ ಇಬ್ರು ಆಟಾಡ ಕತ್ತಾವ ಫ್ರೆಂಡ್ಸ್ .

ಚೆನ್ನಾಗಾದ ಫ್ರೆಂಡ್ಸ್ ನೋಡಿದ್ದು ರೈಚೂರಲ್ಲಿ ಇರ್ತದ.

ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರೆ ಶೋಕ್ ಆಗುತ್ತೆ ಫ್ರೆಂಡ್ಸ್ .

ನೋಡ್ಇ ಫ್ರೆಂಡ್ಸ್ ಈ ಗಿಡ ಅದಾವ ಗಾರ್ಡನ್ ಆದ್ ಸ್ವಿಮ್ಮಿಂಗ್ ಪೂಲ್ ಆದ .

ನೋಡಿ ಫ್ರೆಂಡ್ಸ್ ಫೂಲ್ ಚೆನ್ನಾಗಿದೆ ಫ್ರೆಂಡ್ಸ್ ಒಬ್ಬ ಹುಡುಗ ನಿಂತಾನ ಫ್ರೆಂಡ್ಸ್ .

ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಗಾರ್ಡನ್ ಆದ.

ನೋಡೊ ಫ್ರೆಂಡ್ಸ್ ಚೆನ್ನಾಗಿದ್ದಾರ್ ಫ್ರೆಂಡ್ಸ್ ಲಗ್ನ ಅದೆ ಅ ಮ್ಯಾರೇಜ್ ಆದಾನ್ ಫ್ರೆಂಡ್ಸ್ ಐದ್ ಜನ ನಿಲ್ತಾರ ಫ್ರೆಂಡ್ಸ್ ಒಬ್ರು ಫೊಟೊ ತೆಗಿಕತ್ತರ ಫ್ರೆಂಡ್ಸ್ ಡೆಕೊರೇಷನ್ ಚೆನ್ನಗ್ ಮಾಡಾರ್ --

ಗೋಡನಾಗ ಇಬ್ರು ನಿಂತಾರ ಫ್ರೆಂಡ್ಸ್ ಒಬ್ರು ಪಾರ್ಕಿಂಗ್ ಅಲ್ಲಿ ನಿಂತಾರ ಫ್ರೆಂಡ್ಸ್ ಎಲ್ಲ ರೂಮ್ ಇದೆ ಫ್ರೆಂಡ್ಸ್ ಎಲ್ಲ ಚೆನಾಗಿದೆ.

ನೋಡ್ಬೇಕು ಫ್ರೆಂಡ್ಸ್ ಅಲ್ಲಿ ಬಸ್ಸ್ ಸ್ಟ್ಯಾಂಡ್ ಅದ ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಬಿಲ್ಡಿಂಗ್ ಆದ ನಿಂತಾರ ಫ್ರೆಂಡ್ಸ್ ಅಲ್ಲ್ ಬಹಳ ಒಂದು ಶೋಪ್ ಆದ ಫ್ರೆಂಡ್ಸ್ ಬಸ್ಸ್ ಸ್ಟ್ಯಾಂಡ್ ಗ ಬಸ್ಸ್ ನಿಂತಾವ ಫ್ರೆಂಡ್ಸ್ .